ಏನೋ ಒಂದು ಗಾರ್ಡನ್ ಅದ ಸ್ವಲ್ಪ ಗಿಡಗಳು ಅದ ಆಟ ಆಡ್ತಾರೆ ಒಂದಿಬ್ರುಗಳು ಒಂದು ಕಂಬದ--

ಮುಂದ್ ಕಾಂಪೌಂಡ್ ಎಲ್ಲಾ ಆದಾ ಒಟ್ಟು ಚಂದ ಕಾಣ ಕತ್ತದ ಸಾಲಿ ಮ್ಯಾಗ ಒಂದು ಜೋರು ಎಡಿಟಿಂಗ್ ಗಿಡಿಟಿಂಗ್ ಮಾಡಿ ಮುಗಿಲಗಿಚ್ಚು ಮಾಡ್ಯಾರಾ.

ಇದು ಒಂದು ಹೋಟೆಲದ ಅದ್ ಹೋಟೆಲ್ ಉಡುಪಿ ಉಪಹಾರ ಮಹಾರಾಷ್ಟ್ರದ ಒಂದು ಕಾರ್ ನಿಂತೈತೆ ಒಂದು ಸ್ಪ್ಲೆಂಡರ್ ಗಾಡಿ ನಿಂದೈತೆ ಹಂಗೆ ಒಂದು ನಾಯಿ ಮಲ್ಕೊಂಡಿದೆ ಅಲ್ಲಿ.

ವಟ್ಟ ಇದು ಒಂದು ಯಾವುದೋ ಒಂದು ಸಿಟಿ ಕಣಕ್ ಹತ್ತದ ನನಗ. ಮುಂದ ಒಂದ ದಿಸಾ ಮಂದಿ ನಿಂತರ.

ಇಲ್ಲೊಂದು ಡಸ್ಟ್ ಬಿನ್ ಅದ ಮುಂದ್ ಎರಡು ಡಸ್ಟ್ಬಿನ್ ಇಲ್ಲೊಂದ್ ಇಷ್ಟ್ ನೀರ್ ಚೆಲ್ಲಿಯಾವ ಕೆಳಗೆ ಬ್ಲಾಕ್ ಅಂಡ್ ವೈಟ್ ಟೈಲ್ಸ್ ಅವ ಮುಂದ್ ರಿಸರ್ವೇಶನ್ ಆಫೀಸ್ ಇದ.

ಇದು ಏನೋ ದೊಡ್ಡ ಗಿಡ ಅದಾವ ಒಂದಿಷ್ಟ್ ಬಟ್ಟೆ ಒಣ ಒಣಗ್ಯಾಕರ ಫುಲ್ ಎಲ್ಲ ಗ್ರೀನರಿ ಅದ ಅಲ್ಲಿ ಮುಂದುವಾನ್ ದೊಡ್ಡ ಬಿಲ್ಡಿಂಗ್ ಅದು ಇನ್ನಾ ಪೂರ ಕಂಪ್ಲಿಟ್ ಆಗಿಲ್ಲ ಕಟ್ಟದ.

ಇಂಗೆ ಇಂಚಕ್ಕೊಂದ್ ಎಲ್ಲೊ ಕಲರ್ ಬಿಲ್ಡಿಂಗ್ ಅದ ನಂಗ ಅನ್ಸ ಮಟ್ಟಿಗ್ ಇದೂನು ಗುಡಿ ಅದ ಅನ್ನಸ್ತದ ಮುಂದೊಂದ್ ಏನ ಕಂಬ ಅದ.

ಹಿಂದೆ ಒನ್ ಮಂದಿ ಕೂತಾರ ನಿಂತರ ಕುಂಟಾರ್ ಒಂದು ಪೋರಿ ಕುಂತಾದ ಅಂಡರ್ ಪಾರ್ಕಿಂಗ್ ಇಂದ್ ಒಂದಿಸು ಬಿಲ್ಡಿಂಗ್ ಒಂದು ಕಾರ್ ನಿಂತದ .

ಅ ಏನೋ ದೇವಾಲಯ ಅಂತ ಬರದಾರ. ಒಂದ್ ಲೈಟ್ ಕಂಬಾ ಅದ. ಅಲ್ಲಿ ಇಲ್ಲಿ ವೈರ್ ಅದಾವ. ಒಂದ್ ದೊಡ್ಡ್ ಗಿಡಂಗೊಳ್ --

ಮುಂದೊಂದ್ ಏನ ಸಣ್ಣ ಸಣ್ಣ್ ರೂಮ್ ಕಾಣ ಕಾಣತ್ತಾದ ಹಿಂದೊಂದಿಷ್ಟ್ ಬಿಲ್ಡಿಂಗ್ ಗೋಳದಾವ. ಒಂದ್ ಏನ ದೊಡ್ಡ್ ಕಂಬ ನಿನ್ತಪಲೇ ಕಾಣತ್ತದ್ ನನಗ.